ಸಿ ಮತ್ತು ಸಿ ಪ್ಲಸ್ ಪ್ಲಸ್ ನಲ್ಲಿ ಸ್ಕೋಪ್ ಆಫ್ ವೇರಿಯೇಬಲ್ ಎಂಬ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಕಲಿಯುವ ಅಂಶಗಳು ಸ್ಕೋಪ್ ಆಫ್ ವೇರಿಯೇಬಲ್ ಎಂದರೇನು
ಗ್ಲೋಬಲ್ ವೇರಿಯೇಬಲ್ ಎಂದರೇನು
ಲೋಕಲ್ ವೇರಿಯೇಬಲ್ ಎಂದರೇನು
ಕೆಲವು ಉದಾಹರಣೆಗಳು ಹಾಗೂ ಕೆಲವು ಸಾಮಾನ್ಯವಾಗಿ ಆಗುವ ಎರರ್ ಗಳನ್ನೂ ಮತ್ತು ಅವುಗಳ ಪರಿಹಾರವನ್ನೂ ನೋಡೋಣ
ಈ ಟ್ಯುಟೋರಿಯಲ್ ಅನ್ನು ರೆಕಾರ್ಡ್ ಮಾಡುವಾಗ ನಾನು ಉಬುಂಟು ಆಪರೇಟಿಂಗ್ ಸಿಸ್ಟಮ್ ನ 1104 ನೇ ಆವೃತ್ತಿ ಮತ್ತು ಜಿಸಿಸಿ ಮತ್ತು g ಕಂಪೈಲರ್ ನ 461 ನೇ ಆವೃತ್ತಿಯನ್ನು ಉಪಯೋಗಿಸಿದ್ದೇನೆ
ಸ್ಕೋಪ್ ಆಫ್ ವೇರಿಯೇಬಲ್ ಅನ್ನು ಪೀಠಿಕೆಯೊಂದಿಗೆ ಪ್ರಾರಂಭಿಸೋಣ
ಇದು ಒಂದು ನಿರ್ದಿಷ್ಟ ವೇರಿಯೇಬಲ್ ಅನ್ನು ಯಾವ ಪ್ರದೇಶದಲ್ಲಿ ಉಪಯೋಗಿಸಬಹುದು ಎಂಬುದನ್ನು ನಿರ್ದೇಶಿಸುತ್ತದೆ
ವೇರಿಯೇಬಲ್ ಅನ್ನು ಡಿಕ್ಲೇರ್ ಮಾಡಿರುವ ಸ್ಥಳ ಮತ್ತು ಟೈಪ್ ಗಳ ಆಧಾರದಲ್ಲಿ ಇದನ್ನು ಎರಡು ವರ್ಗಗಳಾಗಿ ವಿಂಗಡಿಸಲಾಗಿದೆ
ಗ್ಲೋಬಲ್ ವೇರಿಯೇಬಲ್ ಮತ್ತು ಲೋಕಲ್ ವೇರಿಯೇಬಲ್ ಈಗ ನಾವು ಉದಾಹರಣೆಯನ್ನು ನೋಡೋಣ
ನಾನೀಗಾಗಲೇ ಪ್ರೊಗ್ರಾಮ್ ಅನ್ನು ಎಡಿಟರ್ ನಲ್ಲಿ ಟೈಪ್ ಮಾಡಿದ್ದೇನೆ
ಅದನ್ನು ಒಪನ್ ಮಾಡುತ್ತೇನೆ
ನಮ್ಮ ಫೈಲ್ ನ ಹೆಸರು ಸ್ಕೋಪ್ ಡಾಟ್ ಸಿ ಎಂದು ಗಮನದಲ್ಲಿಡಿ
ಈಗ ಕೋಡ್ ಅನ್ನು ವಿವರಿಸುತ್ತೇನೆ
ಇದು ನಮ್ಮ ಹೆಡರ್ ಫೈಲ್
ಇಲ್ಲಿ ನಾವು ಎರಡು ಗ್ಲೋಬಲ್ ವೇರಿಯೇಬಲ್ a ಮತ್ತು b ಗಳನ್ನು ಡಿಕ್ಲೇರ್ ಮಾಡಿದ್ದೇವೆ
ಮತ್ತು ಅದನ್ನು ಐದು ಮತ್ತು ಎರಡು ಮೌಲ್ಯದೊಂದಿಗೆ ಇನಿಶಿಯಲೈಸ್ ಮಾಡಿದ್ದೇವೆ
ಗ್ಲೋಬಲ್ ವೇರಿಯೇಬಲ್ ಅನ್ನು ಪ್ರೊಗ್ರಾಮ್ ನ ಎಲ್ಲ ಫಂಕ್ಷನ್ ಗಳೂ ಉಪಯೋಗಿಸಬಹುದು
ಇವುಗಳನ್ನು ಎಲ್ಲ ಫಂಕ್ಷನ್ ನ ಹೊರಗೆ ಮತ್ತು ಮೈನ್ ಫಂಕ್ಷನ್ ನ ಮೇಲೆ ಡಿಕ್ಲೇರ್ ಮಾಡಬೇಕು
ಇವು ಗ್ಲೋಬಲ್ ಸ್ಕೋಪ್ ಹೊಂದಿವೆ
ಇಲ್ಲಿ ನಾವು ಅಡ್ ಫಂಕ್ಷನ್ ಅನ್ನು ವಿತೌಟ್ ಆರ್ಗ್ಯುಮೆಂಟ್ಸ್ ಆಗಿ ಡಿಕ್ಲೇರ್ ಮಾಡಿದ್ದೇವೆ
ಇಲ್ಲಿ ಸಮ್ ಎಂಬುದು ಲೋಕಲ್ ವೇರಿಯೇಬಲ್ ಇದನ್ನು ಅಡ್ ಫಂಕ್ಷನ್ ನ ಒಳಗೆ ಡಿಕ್ಲೇರ್ ಮಾಡಲಾಗಿದೆ
ಲೋಕಲ್ ವೇರಿಯೇಬಲ್ ಎಂಬುದು ಯಾವ ಫಂಕ್ಷನ್ ನ ಒಳಗೆ ಡಿಕ್ಲೇರ್ ಮಾಡಲ್ಪಟ್ಟಿದೆಯೋ ಅಲ್ಲಿ ಮಾತ್ರ ಉಪಯೋಗಿಸಬಹುದು
ಈ ವೇರಿಯೇಬಲ್ ಗಳು ಒಂದು ಬ್ಲಾಕ್ ನ ಒಳಗೆ ಡಿಕ್ಲೇರ್ ಆಗಿವೆ
ಇವು ಲೋಕಲ್ ಸ್ಕೋಪ್ ಹೊಂದಿವೆ
a ಮತ್ತು b ಯ ಮೊತ್ತವು ಸಮ್ ಎಂಬ ವೇರಿಯೇಬಲ್ ನಲ್ಲಿರುತ್ತವೆ
ಇಲ್ಲಿ ನಾವು ಸಮ್ ಅನ್ನು ಪ್ರಿಂಟ್ ಮಾಡುತ್ತೇವೆ
ಇದು ನಮ್ಮ ಮೈನ್ ಫಂಕ್ಷನ್
ಅಡ್ ಫಂಕ್ಷನ್ ಅನ್ನು ಕಾಲ್ ಮಾಡಿ ಎಕ್ಸಿಕ್ಯೂಟ್ ಮಾಡುತ್ತೇವೆ
ಮತ್ತು ಇದು ನಮ್ಮ ರಿಟರ್ನ್ ಸ್ಟೇಟ್ಮೆಂಟ್
ಈಗ ಸೇವ್ ಒತ್ತಿ
ಪ್ರೊಗ್ರಾಮ್ ಅನ್ನು ಎಕ್ಸಿಕ್ಯೂಟ್ ಮಾಡೋಣ
ನಿಮ್ಮ ಕೀಬೋರ್ಡ ನಲ್ಲಿ Ctrl Alt ಮತ್ತು T ಕೀ ಗಳನ್ನು ಒಂದೇ ಬಾರಿಗೆ ಒತ್ತಿ ಟರ್ಮಿನಲ್ ವಿಂಡೊ ಅನ್ನು ಓಪನ್ ಮಾಡಿ
ಕಂಪೈಲ್ ಮಾಡಲು ಜಿಸಿಸಿ ಸ್ಪೇಸ್ ಸ್ಕೋಪ್ ಡಾಟ್ c ಸ್ಪೇಸ್ ಹೈಫನ್ ಒ ಸ್ಪೇಸ್ ಎಸ್ ಸಿ ಒ ಎಂದು ಟೈಪ್ ಮಾಡಿ Enter ಒತ್ತಿ
ಎಕ್ಸಿಕ್ಯೂಟ್ ಮಾಡಲು ಡಾಟ್ ಸ್ಲ್ಯಾಶ್ ಎಸ್ ಸಿ ಒಎಂದು ಟೈಪ್ ಮಾಡಿ Enter ಒತ್ತಿ
ಸಮ್ ಆಫ್ a ಎಂಡ್ b ಈಸ್ ಸವೆನ್ ಎಂದು ಔಟ್ ಪುಟ್ ತೋರಿಸುತ್ತದೆ
ಈಗ ಇದೇ ಪ್ರೊಗ್ರಾಮ್ ಅನ್ನು ಸಿ ಪ್ಲಸ್ ಪ್ಲಸ್ ನಲ್ಲಿ ಹೇಗೆ ಎಕ್ಸಿಕ್ಯೂಟ್ ಮಾಡುವುದೆಂದು ನೋಡೋಣ
ನಮ್ಮ ಪ್ರೊಗ್ರಾಮ್ ಗೆ ಹಿಂತಿರುಗಿ
ಮೊದಲು Shift Ctrl ಮತ್ತು S ಅನ್ನು ಒಂದೇ ಬಾರಿಗೆ ಒತ್ತಿ
ಈಗ ಫೈಲ್ ಅನ್ನು ಡಾಟ್ ಸಿಪಿಪಿ ಎಂಬ ಎಕ್ಸ್ಟೆಂಶನ್ ನೊಂದಿಗೆ ಸೇವ್ ಮಾಡಿ
ಮೊದಲು ಹೆಡರ್ ಫೈಲ್ ಅನ್ನು ಐಒಸ್ಟ್ರೀಮ್ ಎಂದು ಬದಲಾಯಿಸೋಣ
ಯೂಸಿಂಗ್ ಸ್ಟೇಟ್ಮೆಂಟ್ ಅನ್ನು ಇಲ್ಲಿ ಸೇರಿಸೋಣ
ಸೇವ್ ಒತ್ತಿ
ಗ್ಲೋಬಲ್ ಮತ್ತು ಲೋಕಲ್ ವೇರಿಯೇಬಲ್ ನ ಡಿಕ್ಲೇರೇಶನ್ ಸಿ ಪ್ಲಸ್ ಪ್ಲಸ್ ನಲ್ಲಿ ಇದೇ ರೀತಿ ಇರುತ್ತದೆ
ಹಾಗಾಗಿ ಬದಲಾಯಿಸುವ ಅಗತ್ಯವಿಲ್ಲ
ಪ್ರಿಂಟ್ಫ್ ಸ್ಟೇಟ್ಮೆಂಟ್ ಬದಲಾಗಿ ಸಿಔಟ್ ಸ್ಟೇಟ್ಮೆಂಟ್ ಬರೆಯಿರಿ
ಫಾರ್ಮಾಟ್ ಸ್ಪೆಸಿಫೈರ್ ಮತ್ತು ಬ್ಯಾಕ್ ಸ್ಲ್ಯಾಶ್ ಎನ್ ಗಳನ್ನು ಡಿಲೀಟ್ ಮಾಡಿ
ಅನ್ನು ಡಿಲೀಟ್ ಮಾಡಿ
ಈಗ ಎರಡು ಒಪನಿಂಗ್ ಆಂಗಲ್ ಬ್ರಾಕೆಟ್ ಅನ್ನು ಟೈಪ್ ಮಾಡಿ
ಕ್ಲೋಸಿಂಗ್ ಬ್ರಾಕೆಟ್ ಅನ್ನು ಡಿಲೀಟ್ ಮಾಡಿ ಮತ್ತೆ ಎರಡು ಒಪನಿಂಗ್ ಆಂಗಲ್ ಬ್ರಾಕೆಟ್ ಅನ್ನು ಟೈಪ್ ಮಾಡಿ
ಮತ್ತು ಡಬಲ್ ಕೋಟ್ಸ್ ನ ಒಳಗೆ ಬ್ಯಾಕ್ ಸ್ಲ್ಯಾಷ್ ಎನ್ ಎಂದು ಟೈಪ್ ಮಾಡಿ
ಸೇವ್ ಒತ್ತಿ
ಪ್ರೊಗ್ರಾಮ್ ಅನ್ನು ಎಕ್ಸಿಕ್ಯೂಟ್ ಮಾಡೋಣ
ನಮ್ಮ ಟರ್ಮಿನಲ್ ಗೆ ಹಿಂತಿರುಗಿ ಕಂಪೈಲ್ ಮಾಡಲು ಜಿ ಪ್ಲಸ್ ಪ್ಲಸ್ ಸ್ಕೋಪ್ ಡಾಟ್ ಸಿಪಿಪಿ ಹೈಫನ್ ಒ ಎಸ್ ಸಿ ಒ ಒನ್ ಎಂದು ಟೈಪ್ ಮಾಡಿ
ಎಸ್ ಸಿ ಒ ಎಂಬ ಔಟ್ ಪುಟ್ ಫೈಲ್ ಓವರ್ ರೈಟ್ ಆಗದಿರಲು ಇಲ್ಲಿ ಎಸ್ ಸಿ ಒ ಒನ್ ಎಂದು ಟೈಪ್ ಮಾಡಿದ್ದೇವೆ
ಈಗ Enter ಒತ್ತಿ
ಎಕ್ಸಿಕ್ಯೂಟ್ ಮಾಡಲು ಡಾಟ್ ಸ್ಲ್ಯಾಶ್ ಎಸ್ ಸಿ ಒ ಒನ್ ಎಂದು ಟೈಪ್ ಮಾಡಿ
ಸಮ್ ಆಫ್ a ಎಂಡ್ b ಈಸ್ ಸವೆನ್ ಎಂದು ಔಟ್ ಪುಟ್ ತೋರಿಸುತ್ತದೆ
ಇದು ನಮ್ಮ ಸಿ ಕೋಡ್ ನಂತಿರುವುದನ್ನು ನೋಡಬಹುದು
ಈಗ ನಾವು ಸಾಮಾನ್ಯವಾಗಿ ಆಗುವ ಕೆಲವು ಎರರ್ ಗಳನ್ನು ನೋಡೋಣ
ನಮ್ಮ ಪ್ರೊಗ್ರಾಮ್ ಗೆ ಹಿಂತಿರುಗಿ ಇಲ್ಲಿ ನಾನು a ಎಂಬ ವೇರಿಯೇಬಲ್ ಅನ್ನು ಪುನಃ ಡಿಕ್ಲೇರ್ ಮಾಡುತ್ತೇನೆ ಎಂದೆಣಿಸಿ
ಇಂಟ್ a ಸೆಮಿಕೊಲನ್ ಎಂದು ಟೈಪ್ ಮಾಡಿ
ಸೇವ್ ಒತ್ತಿ ನಾವು ವೇರಿಯೇಬಲ್ a ಯನ್ನು ಮೈನ್ ಫಂಕ್ಷನ್ ನ ಮೇಲೆ ಹಾಗೂ ಅಡ್ ಫಂಕ್ಷನ್ ನ ನಂತರ ಡಿಕ್ಲೇರ್ ಮಾಡಿದ್ದೇವೆ
ಏನಾಗುತ್ತದೆ ಎಂದು ನೋಡೋಣ
ನಮ್ಮ ಟರ್ಮಿನಲ್ ಗೆ ಹಿಂತಿರುಗಿ
ಮೊದಲಿನಂತೆ ಕಂಪೈಲ್ ಮಾಡಿ
ರಿಡೆಫಿನಿಶನ್ ಆಫ್ ಇಂಟ್ ಆ ಇಂಟ್ a ಪ್ರಿವಿಯಸ್ಲಿ ಡೆಫೈಂಡ್ ಹಿಯರ್ ಎಂದು ಎರರ್ ನೋಡಬಹುದು
ನಮ್ಮ ಪ್ರೊಗ್ರಾಮ್ ಗೆ ಹಿಂತಿರುಗಿ
a ಎಂಬುದು ಗ್ಲೋಬಲ್ ವೇರಿಯೇಬಲ್
ಇದು ಗ್ಲೋಬಲ್ ಸ್ಕೋಪ್ ಹೊಂದಿದೆ
ಈಗಾಗಲೇ ಈ ವೇರಿಯೇಬಲ್ ಗ್ಲೋಬಲ್ ಆಗಿ ಡಿಕ್ಲೇರ್ ಆಗಿರುವುದರಿಂದ ನಾವು ಈ ವೇರಿಯೇಬಲ್ ಅನ್ನು ಪುನಃ ಡಿಕ್ಲೇರ್ ಮಾಡಲು ಆಗುವುದಿಲ್ಲ
ನಾವು ವೇರಿಯೇಬಲ್ a ಯನ್ನು ಲೋಕಲ್ ಆಗಿ ಮಾತ್ರ ಡಿಕ್ಲೇರ್ ಮಾಡಬಹುದು
ಈ ಎರರ್ ಅನ್ನು ಸರಿಪಡಿಸೋಣ
ಇದನ್ನು ಡಿಲೀಟ್ ಮಾಡಿ
ಸೇವ್ ಒತ್ತಿ
ಮತ್ತೆ ಎಕ್ಸಿಕ್ಯೂಟ್ ಮಾಡೋಣ
ಟರ್ಮಿನಲ್ ಗೆ ಹಿಂತಿರುಗಿ
ಮೊದಲಿನಂತೆ ಕಂಪೈಲ್ ಮಾಡಿ ಮೊದಲಿನಂತೆ ಎಕ್ಸಿಕ್ಯೂಟ್ ಮಾಡಿ
ಹೌದು ಇದು ಕೆಲಸ ಮಾಡುತ್ತಿದೆ
ಇಲ್ಲಿಗೆ ಈ ಟ್ಯುಟೋರಿಯಲ್ ಮುಗಿಯುತ್ತದೆ
ಸಾರಾಂಶ ತಿಳಿಯೋಣ
ಈ ಟ್ಯುಟೋರಿಯಲ್ ನಲ್ಲಿ ನಾವು ತಿಳಿದ ಅಂಶಗಳು ವೇರಿಯೇಬಲ್ ನ ಸ್ಕೋಪ್ ಗ್ಲೋಬಲ್ ವೇರಿಯೇಬಲ್ ಉದಾಹರಣೆ ಗೆ ಇಂಟ್ a ಇಸ್ ಈಕ್ವಲ್ ಟು ಫೈವ್ ಮತ್ತು ಲೋಕಲ್ ವೇರಿಯೇಬಲ್ ಉದಾಹರಣೆಗೆ ಇಂಟ್ ಸಮ್
ಎರಡು ಸಂಖ್ಯೆಗಳ ವ್ಯತ್ಯಾಸವನ್ನು ಪ್ರಿಂಟ್ ಮಾಡಲು ಒಂದು ಪ್ರೊಗ್ರಾಮ್ ಅನ್ನು ಅಸೈನ್ಮೆಂಟ್ ಆಗಿ ಬರೆಯಿರಿ
ಕೆಳಗಿನ ಲಿಂಕ್ ನಲ್ಲಿರುವ ವೀಡಿಯೋವನ್ನು ನೋಡಿರಿ
ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ಅನ್ನು ವಿವರಿಸುತ್ತದೆ
ಒಳ್ಳೆಯ ಬ್ಯಾಂಡ್ ವಿಡ್ತ್ ಇಲ್ಲದಿದ್ದಲ್ಲಿ ನೀವು ಇದನ್ನು ಡೌನ್ ಲೋಡ್ ಮಾಡಿ ನೋಡಬಹುದು
ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ಟೀಮ್ ಸ್ಪೋಕನ್ ಟ್ಯುಟೋರಿಯಲ್ ಗಳನ್ನು ಉಪಯೋಗಿಸಿ ಕಾರ್ಯಗಾರವನ್ನು ನಡೆಸುತ್ತದೆ
ಆನ್ ಲೈನ್ ಟೆಸ್ಟ್ ನಲ್ಲಿ ತೇರ್ಗಡೆಹೊಂದಿದವರಿಗೆ ಸರ್ಟಿಫಿಕೇಟ್ ಕೊಡುತ್ತದೆ
ಹೆಚ್ಚಿನ ಮಾಹಿತಿಗಾಗಿ ಕಾಂಟಾಕ್ಟ್ ಆಟ್ ಸ್ಪೋಕನ್ ಹೈಫನ್ ಟ್ಯುಟೋರಿಯಲ್ ಡಾಟ್ ಆರ್ಗ್ ಗೆ ಬರೆಯಿರಿ
ಸ್ಪೋಕನ್ ಟ್ಯುಟೋರಿಯಲ್ ಟಾಕ್ ಟು ಎ ಟೀಚರ್ ಪ್ರೊಜಕ್ಟ್ ನ ಒಂದು ಭಾಗವಾಗಿದೆ
ಇದು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯಿಂದ ಬೆಂಬಲಿತವಾಗಿದೆ
ಈ ನಿಯೋಗದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯು ಕೆಳಗಿನ ಲಿಂಕ್ ನಲ್ಲಿ ದೊರೆಯುತ್ತದೆ
ಈ ಟ್ಯುಟೋರಿಯಲ್ ನ ಅನುವಾದಕಿ ಚೇತನಾ ಮತ್ತು ಪ್ರವಾಚಕ ಐ ಐ ಟಿ ಬಾಂಬೆಯಿಂದ ವಾಸುದೇವ
ಧನ್ಯವಾದಗಳು